ಅದರ ಕರ್ಚು ವೆಚ್ಚು ಕೂಡ ತುಂಬಾ ಎಚ್ಚಾಗಿರ್ತವೆ ಹಾಗಾಗಿ ನಮಗು ಕೂಡ ಇವತ್ನಿವರೆಗೂ --

ಸ್ಥಳೀಯರಿಗೆ ಒಂದು ಅವಕಾಶವನ್ನು ವಂಚಿತರನಾಗಿ ಮಾಡ್ತಾಇದ್ದಾರೆ.

ಮದುವೆ ಮತ್ತು ಇತರ ಸಭೆ ಸಮಾರಂಗಾಳಲ್ಲಿ ಒಂದು ಮಂಟಪಗಳನ್ನು ಹಾಕಿ--

ಮಾಡಿರ್ತಕಂತ ಹೊಸ ಪರಿಕಲ್ಪನೆ ಪ್ರತಿ ಒಂದು ವ್ಯಕ್ತಿಕೂಡ ಈ ಒಂದು--

ಈ ವೈದ್ಯರ ಪಾತ್ರ ಬಹಳಷ್ಟು ಇದೆ. ಹಾಗಾಗಿ ನಾವು ಎಲ್ರು ಅವ್ರಿಗೆ ಬಹಳಷ್ಟು ಗೌರವನ್ನ ಕೊಡಬೇಕಾಗಿದೆ.

ಮೊದಲ್ಲೆಲ್ಲ ಬ್ಯಾಂಕಿನ ಕಾತೆಗಳಿಗೇ ಹೋಗಿ ಅಲ್ಲಿ ಬಹಳಷ್ಟು ಸಮಯವನ್ನು ವ್ಯರ್ಥ ಮಾಡಿ ಹಣದ ವ್ಯವಹಾರಗಳನ್ನು ಮಾಡಬೇಕಾಗುತ್ತಿತ್ತು.

ಕ್ಷೌರದ ಅಂಗಡಿಗಳು ಇವತ್ತು ಆಧುನಿಕತೆಯನ್ನು ಪಡೆದುಕೊಂಡಿವೆ ಪ್ರತಿಯೊಂದು ಕೂಡ --

ಬಹಳ ಉತ್ತಮ ಮಟ್ಟದಲ್ಲಿ ಉತ್ತಮ ಗುಣಮಟ್ಟದಲ್ಲಿ ಅಂಗಡಿಗಲ್ಲನ್ನ ಸಿಂಗಾರ್ಸಿ --

ಒಂದು ಗ್ರಾಹಕರನ್ನ ಆಕರ್ಷಣೆ ಮಾಡ್ತಾಇದ್ದವೇ ಅಲ್ಲಿ ಒಳ್ಳೆ ರೀತಿಯ ಶೇವೆಗಳನ್ನ ನೀಡ್ತಾರೆ

ಕ್ರೀಡೆಯಾದ್ರು ಕೂಡ ಭಾರತದಲ್ಲಿ ಅತ್ಯಂತ ಹೆಚ್ಚು ಜನಪ್ರಿಯ ವಾದಂತ ಕ್ರೀಡೆ ಅನ್ನಬಹುದು.

ಸರ್ಕಾರಿ ಬಸ್ ನಿಲ್ದಾಣಗಳು ಮತ್ತು ಅಲ್ಲಿ ಇರುತಕಂತ ಶೌಚಾಲಯಗಳು ಅಹ್ ಅಹ್--

ಕೂಡ ಬಹಳ ಪುರಾತನವಾದಂತಹ ಧರ್ಮವಾಗಿದೆ ಅಹ್ ಅಹ್ ಜೈನಧರ್ಮವು ಮತ್ತು ಬೌದ್ಧಧರ್ಮವು ಇವೆರಡು ಸಮಕಾಲೀನ ಧರ್ಮವಾಗಿದೆ.

ಕ್ರಿಕೆಟ್ ಪ್ರತಿಯೊಬ್ಬ ಯುವಕರಿಗೂ ಕೂಡ ಬಹಳ ಇಷ್ಟವಾದಂತ ಒಂದು ಕ್ರೀಡೆ ಯಾಗಿದೆ.

ಪ್ರತಿ ಒಂದು ಸಂಗೀತ ಸಮೇಳನದಲ್ಲಿ ಕೂಡ ಮದುವೆಗೆ ಪ್ರಾರಂಭ ಆಗುವುದು ಇದರಿಂದ ಅಂತ --